ಮತ್ತು ಹೊಲದಲ್ಲಿ ನಿತ್ತಿರುವ ನೀರುಗಳು ಕೂಡ ಕಂಡು ಬರುತ್ತೆ ಮತ್ತು ರೈತ ಕಷ್ಟ ಪಟ್ಟು ದುಡಿದು --

ಸ್ನೇಹಿತರೆ ನೀವ್ ಈ ಭಾವಚಿತ್ರದಲ್ಲಿ ನೋಡುತ್ತಿರಬಹುದು ಈ ಭಾವಚಿತ್ರದಲ್ಲಿ ಒಂದು ಮನೆ ಕಂಡು ಬರುತ್ತೆ ಮತ್ತೆ ಅಂಗಡಿಗಳು ಕೂಡ ಕಂಡು ಬರುತ್ತೆ ಮತ್ತು ಒಂದು ರಸ್ತೆ ಇದೆ ರಸ್ತೆದ್ ಮೇಲೆ ವಾಹನಗಳು ಓಡಾಡುತ್ತದೆ.

ಮತ್ತು ಒಂದು ದಿನದಲ್ಲಿ ಇಲ್ಲಿ ತುಂಬಾ ಜನರು ಬರುತ್ತಾರೆ.

ನೀವ್ ಈ ಭಾವ ಚಿತ್ರವನ್ನು ನೋಡುತ್ತಿರಬಹುದು ಈ ಭಾವ ಚಿತ್ರದಲ್ಲಿ ಹಲವಾರು ಮಂದಿ ಇದ್ದಾರೆ. ಹಲವಾರು ಮಂದಿ ಇಲ್ಲಿ ಬಂದು ಸಂತೆಯನ್ನು ಮಾಡುತ್ತಾರೆ.

ನಮಗೆ ಬೇಕಾದ ಆಫೀಸಿಗೆ ಸಂತೆಗೆ ಹೋಗುತ್ತಾರೆ ಮತ್ತು ಇಲ್ಲಿ ತುಂಬಾ ಚೆನ್ನಾಗಿ ಇದೆ.

ಈ ಭಾವಚಿತ್ರ ನೋಡುತಿರಬಹುದು ಈ ಭಾವಚಿತ್ರದಲಿ ಒಬ್ಬ ವ್ಯಕ್ತಿ ತನ್ ಫೋಟೋ ವನ್ನು ತೆಗೆ --

ಇದು ಒಂದು ತೋಪು ಆಗಿದೆ ಈ ತೋಪು ಒಂದು ಹಳೆಯ ಕಾಲದ ತೋಪು ಆಗಿದೆ. ಇದು ರಾಜ ಮಹಾರಾಜಾ--

ಅಲ್ಲಿ ಯುದ್ಧದ ಸಂದರ್ಭದಲ್ಲಿ ಬಳಸ್ತಾ ಇದ್ದರು. ಈ ತೋಪದಿಂದ ಅವ್ರು ಯುದ್ಧವನ್ನು ತುಂಬಾ --

ಇಲ್ಲಿ ಕಾಫಿ ಜ್ಯೂಸು ಅನ್ನು ಕುಡಿದುಕೊಂಡು ಹೋಗುತ್ತಾರೆ ಮತ್ತು ಇಲ್ಲಿ ತುಂಬಾ ಸ್ವಚ್ಛತೆಯಿಂದ ನೋಡಿಕೊಂಡಿದ್ದಾರೆ .